ಈ ಚಿತ್ರದಲ್ಲಿ ಆಲ್ ಟೈಪ್ಸ್ ಆಫ್ ಪವರ್ ಟುಲ್ ಸೇಲ್ಸ್ ಅಂಡ್ ಸರ್ವೀಸ್ ಅಂತ ಬರೆದಿರುವುದು ಕಾಣ್ತಾಯಿದೆ.

ಇಲ್ಲೂ ಬಾಗಿಲು ಹಾಕಲು ಶಟ್ಟರ್ ಕಾಣ್ತಾ ಇದೆ ಲೈಟ್ ಕಾಣ್ತಾ ಇದೆ.

ಚೀಲಗಳು ಇವೆ ಇಲ್ಲಿ ಜನರು ಕೆಲಸವನ್ನು ಮಾಡುತ್ತಿದ್ದಾರೆ.

ಇದಕ್ಕೆ ಬಿಟ್ಟು ಎದ್ರುಗಡೆ ಒಂದು ಫ್ರೆಷ್ ಕಾಣ್ತಾ ಇದೆ.

ಈ ಚಿತ್ರದಲ್ಲಿ ಒಂದು ಗಾರ್ಡನ್ ಹಾಗೆ ಕಾಣ್ತಾ ಇದೆ.

ಫೋಟೋ ವಸ್ತುಗಳು ಇಲ್ಲಿ ಕಾಣ್ತಾ ಇದೆ.

ಇದು ಒಂದು ಜಿಮ್ ಸೆಂಟರ್ ಆಗಿದ್ದು ಈ ಜಿಮ್ ಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳು ಇಲ್ಲಿ ಇವೆ.

ಒಬ್ಬ ವ್ಯಕ್ತಿ ಕೂಡ ಇಲ್ಲಿ ನಿಂತಿದ್ದಾನೆ.

ಕೂತಿಕೊಂಡು ವ್ಯಾಯಾಮ ಮಾಡುವ ಹಾಗೆ ಜಿಮ್ ವಸ್ತುಗಳು ಎಲ್ಲಿ ಕಾಣ್ತಾ ಇವೆ.

ಪೇಷ್ಂಟ್ ಗಳಿಗೆ ಬೆಡ್ ಕೂಡ ಇದೆ.

ಹಾಸ್ಪಿಟಲ್ ಗೆ ಸಂಬಂಧಪಟ್ಟ ವಸ್ತುಗಳು ಇಲ್ಲಿ ಇವೆ.

ಈ ಚಿತ್ರದಲ್ಲಿ ತುಂಬಾ ಬಾಕ್ಸ್ ವು ಕಾಣ್ತಾ ಇವೆ ಬಾಗ್ಸ್ ಬಾಕ್ಸ್ ಅಲ್ಲಿ ವಸ್ತುಗಳಿವೆ.

ಈ ಚಿತ್ರದಲ್ಲಿ ಹೋಟೆಲ್ ಗೇಟ್ ವೇ ಕರ್ನಾಟಕ್ ಎಂದು ಬರೆಸಿದ್ದು ದೊಡ್ಡ ಅಕ್ಷರದಲ್ಲಿ ಕಾಣ್ತಾ ಇದೆ.

ಇಲ್ಲಿ ಒಂದು ಬೋಲ್ಡೆಜರ್ ಹುಸುಬನ್ನು ತೆಗಿತಾ ಇದೆ.

ಚಿಕ್ಕ ಚಿಕ್ಕ ಗಿಡಗಳು ಇಲ್ಲಿ ಇವೆ.

ಬೈಕಿನ ಹೆಲ್ಮೆಟ್ ಗಳು ಕಾಣ್ತಾ ಇವೆ.

ಇಲ್ಲಿ ಟೇಬಲ್ ಇದೆ ಕೂತಿಕೊಳ್ಳಲು ಕುರ್ಚಿ ಇದೆ.

ಅದ್ರಗಡೆ ವಿಶ್ವ ರಕ್ತದಾತ ಫೋರ್ಟೀನ್ ಜೂನ್ ಅಂತ ಏನೋ ಬರ್ದಿದ್ದು ಇದೆ.

ಈ ಚಿತ್ರದಲ್ಲಿ ಶ್ರೀ ಸಿದ್ದೇಶ್ವರ ಬುಕ್ ಸ್ಟಾಲ್ ಮತ್ತು ಜೆರಾಕ್ಸ್ ದುಕಾನ್ ಅಂತ ಇದೆ.

ಈ ಅಂಗಡಿಯ ಹತ್ತಿರ ಒಂದು ಲೈಟಿನ ಕಂಬ ಇದೆ.

ಕಡೆ ಪೈಪ್ ಗಳು ಕಾಣ್ತಾ ಇವೆ.

ಬೇರೆ ಬೇರೆ ವಸ್ತುಗಳು ಕಾಣ್ತಾ ಇವೆ.

ಇಲ್ಲಿ ಒಂದು ಕಚ್ಚಾ ರಸ್ತ ಕಾಣ್ತಾ ಇದೆ.

ಹಾಗೆ ಎದ್ರುಗಡೆ ಒಂದು ಕಾರು ಕೂಡ ಕಾಣ್ತಾ ಇದೆ.

ಬೈಕ್ ಕೂಡ ಕಾಣ್ತಾ ಇದೆ ಹೆಲ್ಮೆಟ್ ಕಾಣ್ತಾ ಇದೆ.

ಒಂದು ಫ್ಯಾನ್ ಕೂಡ ನಿಂತಿದ್ದು ಕಾಣ್ತ ಇದೆ.

ಇಲ್ಲಿ ಒಂದು ಬಿಲ್ಡಿಂಗ್ ಅನ್ನು ಕಾಣ್ತಾ ಇದೆ.

ಒಂದು ಆನೆ ಇದೆ ಆನೆಯ ಮೇಲೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ.

ಈ ಕಡೆ ಒಬ್ಬ ಆನೆ ಮೇಲೆ ನೀರನ್ನು ಹಾಕುತ್ತಿದ್ದಾನೆ.

ಕೆಂಪು ಬಣ್ಣದ ಟ್ರ್ಯಾಕ್ಟರ್ ಕಾಣ್ತಾ ಇದೆ.

ಒಂದು ಬ್ಯಾಗ್ ಕೂಡ ಕಾಣ್ತಾ ಇದೆ.

ಇದು ಒಂದು ಹೊಟೇಲ್ ತರ ಕಾಣ್ತಾ ಇದೆ.

ಈಕಡೆ ಅಂಟಿಸಲಾಗಿದ ಪೋಟೋಸ್ ಗಳು ಇವೆ.

ಈ ಚಿತ್ರದಲ್ಲಿ ವಿದ್ಯಾರ್ಥಿಗಳು ಕಂಪ್ಯೂಟರ್ ಕ್ಲಾಸ್ ಕಲಿತಿರುವ ಹಾಗೆ ಕಾಣ್ತಾ ಇದೆ.